ಭದ್ರವಾಗಿ ಬೀಗ ಹಾಕಿದ್ಧಾರೆ ಮತ್ತು ಬೆಳಕಿನಿಂದ ಬಂದ ರೇಖೆ ಉಂಟಾಗಿದೆ ಇದರ ಹಿಂಭಾಗದಲ್ಲಿ ಬಿಳಿಯ ಬಣ್ಣದ ಗೋಡೆ ಇದೆ.

ಇದ್ರಲ್ಲಿ ಮರದ ಕುರ್ಚಿಯ ಮೇಲೆ ಒಬ್ಬ ಹುಡುಗ ತಲೆಗೆ ಟೋಪಿ ಮತ್ತು ಚಪ್ಪಲಿ ಹಾಕಿಕೊಂಡು ಕುಳಿತ್ತಿದ್ದಾನೆ. ಪುಗ್ಗಿಯನ್ನು ಒಂದೇ ಸಮಾನಾಗಿ ಜೋಡಿಸಿದ್ದಾರೆ. ಇದರ ಹಿಂಭಾಗದಲ್ಲಿ ಚೌಖಕಾರದ ಗುರುತು ಇದೆ.

ಈ ಚಿತ್ರದಲ್ಲಿ ಸಮುದ್ರವನ್ನು ನೋಡಬಹುದು ಇಲ್ಲಿ ಚಿಕ್ಕ ಚಿಕ್ಕ ನಾಡ ದೋಣಿಗಳು ಇವೆ ಇದ್ರಲ್ಲಿ ಜನರನ್ನು ಕರೆದುಕೊಂಡು ಹೋಗುತ್ತಿದ್ದಾರೆ ಅದರ ಪಕ್ಕದಲ್ಲಿ ಬೇಲಿಯನ್ನು ನೋಡಬಹುದು ಜನರು ಚಿಕ್ಕ ಚಿಕ್ಕ ಅಂಗಡಿಯಲ್ಲಿ ಜನ ಖರೀದಿ ಮಾಡುತ್ತಿದ್ದಾರೆ.

ಮತ್ತು ನೆಲದಲ್ಲಿ ಹಸಿರು ಗಿಡಗಳಿವೆ ಒಂದು ದೋಣಿಯ ಜನರನ್ನು ಹತ್ತಿಸಿಕೊಳ್ಳುತ್ತಿದ್ದಾರೆ ಕೆಲವು ಬಣ್ಣ ಬಣ್ಣಗಳಿಂದ ಕೂಡಿದೆ.